ಇಲ್ಲಿ ದೊಡ್ಡದಾದಂತಹ ಗಿಡ ಮರಗಳು ಕೂಡ ಇವೆ ಇಲ್ಲಿ ಹಲವಾರು ಜನರು ದಿನನಿತ್ಯ ಬಂದು ಈಜಾಡುತ್ತಾರೆ ಮತ್ತೆ ತಮ್ಮ ಬಟ್ಟೆಗಳನ್ನು ಕೂಡ ತೊಳೆಯುತ್ತಾರೆ.

ಇದೊಂದು ಮನೆಯ ದೃಶ್ಯವಾಗಿದ್ದು ಈ ಮನೆಯಲ್ಲಿ ಹಲವು ತರಹದ ಕಪ್ಪುಗಳನ್ನು ಜೋಡಿಸಿ ಈ ಕ --

ಆ ಅಂಗಡಿಗಳಲ್ಲಿ ಇದು ಅಂತೂ ಪ್ರತ್ಯೇಕ ಪ್ರಸಿದ್ಧ ಹಾಗೂ ಜನಪ್ರಿಯವಾಗಿರುವಂತಹ ಅಂಗಡಿ ಆಗಿದೆ

ಈ ಬೆಟ್ಟದ ಅಡಿಯಲ್ಲಿ ಒಂದು ಸಣ್ಣ ಮನೆಯೂ ಕೂಡ ಇದೆ.

ಈ ಡ್ಯಾನ್ಸ್ ಕ್ಲಾಸ್ ಬಹುತೇಕ ದೊಡ್ಡದಾದಂತ ಹೆಸರಾಂತ ಡ್ಯಾನ್ಸ್ ಕ್ಲಾಸ್ ಆಗಿದ್ದು--

ಇಲ್ಲಿ ನಡೆಯುವ ಎಲ್ಲಾ ಕಾರ್ಯಕ್ರಮಗಳು ಹೆಸರಾಂತ ಕಾರ್ಯಕ್ರಮಗಳಾಗಿದ್ದು--